ಆ ಈಗ ಇದು ಮೆಗ್ಗಾನ್ ಆಸ್ಪತ್ರೆ ಹತ್ರ ಇದೆ ಬಿಲ್ಡಿಂಗ್ ಇದು ಆಫೀಸ್ . ಮುಂಚೆ ಕೋಟೆ ರಸ್ತೆಯಲ್ಲಿ ಬಿಲ್ಡಿಂಗ್ ಇತ್ತು ಇದು ತುಂಬಾ ದೊಡ್ಡ ಬಿಲ್ಡಿಂಗ್ ಇದು ಸುಮಾರ್ ಜನ ಮೆಂಬರ್ಸ್ ಇದ್ದಾರೆ.

ಇದು ನದಿ ಮೇಲೆ ಕಟ್ಟಿರೋ ಅಂತ ಒಂದು ಸೇತುವೆ ಆ ಕಾರು ಬೈಕ್ ಸಣ್ಣ ಸಣ್ಣ ವೆಹಿಕಲ್ಸ್ ಎಲ್ಲ ಹೋಗಬಹುದು ದೊಡ್ಡ ಬಸ್ ಲೋರಿ ಎಲ್ಲ ಹೋಗೋ ಅಷ್ಟು ದೊಡ್ಡದಿರಲ್ಲ.

ಆ ಹಳ್ಳಿಲೆಲ್ಲ ಇರುತ್ತೆ ಈ ತರ ಸೇತುವೆ ಜನ ಎಲ್ಲ ನಡ್ಕೊಂಡು ಹೋಗೋಕೆ ಯೂಸ್ ಮಾಡ್ತಾರೆ ಇಲ್ಲ ಅವರು ಗಾಡಿ ಎಲ್ಲ ತಗೊಂಡು ಹೋಗೋಕೆ ಯೂಸ್ ಮಾಡ್ತಾರೆ ಇದನ್ನ.

ಆ ತುಂಬಾ ಬಡಜನರಿಗೆಲ್ಲ ಹೆಲ್ಪ್ ಆಗುತ್ತೆ ಬಡ ಮಕ್ಕಳಿಗೆಲ್ಲ ಓದಕ್ಕೆ ಶಿಕ್ಷಣ ಸಿಗುತ್ತೆ ಉಚಿತವಾಗಿ .

ಶಿವಮೊಗ್ಗದಲ್ಲಿ ಸಕ್ರೆಬೈಲ್ ಹತ್ರ ಇದೆ ಇದು ಬ್ಯಾಕ್ ವಾಟರ್ ತುಂಗಾ ನದಿದ್ದು.

ಮತ್ತೆ ಇಲ್ಲೊಂದು ದೊಡ್ಡ ಸ್ಕ್ರೀನ್ ಇದೆ ಜೊತೆಗೆ ಕೂತ್ಕೊಂಡು ನೋಡ್ --

ರೆಡಿಮೇಡ್ ಕಾಫಿ ತರ ಕೊಡುತ್ತೆ ಇದು ಶಿವಮೊಗ್ಗದಲ್ಲಿ ಮಲ್ನಾಡು ರೀಜನ ಲಿ ಕಾಫಿ ತುಂಬಾ ಬೆಳೀತಾರಲ್ಲ ಸೋ ಹಾಗಾಗಿ ಸುಮಾರು ಜನ ಕಾಫಿ ಕುಡಿತಾರೆ.

ಆ ಅದರಿಂದ ಎಲ್ಲರು ದಿನನಿತ್ಯ ಬೆಳಗಿನ ಜಾವ ಸೂರ್ಯ ಸೂರ್ಯೋದಯದ ಹೊತ್ತಿಗೆ ಯೋಗವನ್ನ ಮಾಡ್ತಾರೆ.

ಆ ತರ ಹಾಳು ಮಾಡಿದ್ರೋದಲ್ಲಿ ಉಳಿದಿರೋ ಅಂತಹ ಒಂದ ಪಳೆಯುಳಿಕೆ .